ಇಲ್ಲಿ ಒಂದು ಮೇಟ್ ತಾಣ ಹತ್ತುವಲ್ಲೆ ಅಲ್ಲಿ ಒಂದು ಕಲ್ಲಿನ ಬಿಲ್ಡಿಂಗ್ ಆದ ಅಲ್ಲಿ ಬಿದ್ದಾವು ಅದರ ಮ್ಯಾಲೆ ನಿಂತರೆ ಬಿಜಾಪುರ ಕಣ್ತಾ ಇರಬಹುದು ಇಲ್ಲಿಕ ಯಾವುದೋ ಒಂದು ಪಿಕ್ಚರ್ ಕಾಣಿಸ್ತೈ ರೀ.

ಇದೊಂದು ಮೂರು ಕಂಬವು ಅಲ್ಲು ಪಿ.ಪಿ.ಆರ್ ಅಂತ ಹೇಳಿ ಒಂದು ಕಂಪನಿ ಇರಬಹುದು ಅಂತ ಅನ್ಸುತ್ತೆ ಆದ್ರ ಒಳಗಡೆ ಲೈಟಿಂಗ್ ನಾಗ ಇದು ಕಣಾ ಆತ್ಯೆತಿ. ಫುಲ್ ಬೆಳಕು ಹಾಗ ಹತ್ತೆದಾ ಫೋರ್ ಅಂತ ಒಂದು ಆಪ್ಶನ್ಸ್ ಐತಿ. ಆಮೇಲೆ ಫೋನ್ ಪೇ ಅಂತ ಆಪ್ಶನ್ಸ್ ಇದರಾಗ ಕಣ್ತಾದ.